ನಾವಿಲ್ಲಿ ಬಾಗಲನ್ನು ಮುಚ್ಚಿರುವ ದೇವರ ದೃಶ್ಯವನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಈದ್ ಒಂದ್ ಕಲ್ಲಿನಿಂದ ಮಾಡಿದಂತ ದೇವಾಲಯ ಈ ದೇವಾಲಯದ ಗೇಟ್ ಅನ್ನು ಕಬ್ಬಿಣದ ಮಾಡಲಾಗಿದು ಸೊ ದೇವಾಲಯದ ಮುಂಭಾಗದಲ್ಲಿ ಕೆಲವು ಕಲ್ಲುಗಳು ಬಿರುಕು ಬಿಟ್ಟುರುವ ದೃಶ್ಯವನ್ನು ನಾವಿಲ್ಲಿ ಕಾಣಬಹುದು.

ಹಾಗು ಫ್ಯಾನ್ ಅನ್ನು ಸಹ ನಾವಿಲ್ಲಿ ನೋಡಬಹುದಾಗಿದೆ ಹಾಗು ಕಲರ್ ಕಲರ್ ಬಲ್ಲೋನ್ ಗಳಿಂದ ಅಲಂಕಾರ ಮಾಡಿರುವುದನ್ನ ನಾವಿಲ್ಲಿ ಕಾಣಬಹುದು.

ಹಾಗು ಸುತ್ತಮುತ್ತಲು ಜನಗಳು ಅದ್ನ ಅದನ್ನು ನೋಡುತ್ತಿರುವ ದೃಶ್ಯವನ್ನು ಕಾಣಬಹುದು ಹಾಗು ಸಮುದ್ರದ ಮದ್ಯೆ ಇನ್ನೊಂದು ಬೋಟ್ ಇರುವುದನ್ನ ನಾವು ನೋಡಬಹುದು.

ನಾವು ಈ ಕಡೆ ಒಬ್ಬ ವ್ಯಕ್ತಿ ಕೂತಿರುವ ದೃಶ್ಯಾವನ್ನು ನೋಡಬಹುದು ಬ್ರಿಡ್ಜ್ ಮೇಲೆ ಆಟೋ ಮತ್ತು ಲಾರಿ ಓಡಾಡುತಿರುವ ದೃಶ್ಯಾವನ್ನು ನೋಡಬಹುದು.